ಈ ಶಾಲೆಇಂದರು ಕರ್ನಾಟಕ ಹೈ ಸ್ಕೂಲ --

ಇದು ಒಂದು ದೊಡ್ಡದಾದ ಕಟ್ಟಡವಾಗಿದ್ದು ಇಲ್ಲಿ ನಾವು ಇಲ್ಲಿ ನಾವು ಹಲವಾರು ಅಂಗಡಿಗಳನ್ನ ಕಾಣಬಹುದು.

ಇದರಲ್ಲಿ ಬಿ.ಎಮ್ ಪ್ಯಾಶನ್ ಬಿ.ಎಮ್ ಪ್ಯಾಶನ್ನಲ್ಲಿ ಹಲವಾರು ಬಟ್ಟೆಗಳನ್ನ ನಾವು ನೋಡಬಹುದು.

ಹಾಗು ಧನಲ್ಷ್ಮಿ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಸ್ಟೋ --

ಹೆಲ್ಮೆಟ್ ಹಾಗು ಜೋಕೆಟ್ ಅನ್ನು ಧರಿಸುತ್ತಿರವನು.

ಇದು ಒಂದು ಅಂಚೆಕಚೇರಿಯಾಗಿದ್ದುಅಂಚೆ ಕಚೇರಿಯ ಬಾಗಿಲು ಆಗಿದೆ ಹಾಗೆ ಒಬ್ಬ ವೆಕ್ತಿಯು --

ಇದು ಒಂದು ವ್ಯಾಯಾಮ ಶಾಲೆ ಇಲ್ಲಿ ಹಲವಾರು ವ್ಯಾಯಾಮ ಮಾಡುವ ಸಾಮಗ್ರಿಗಳು ಇವೆ.

ಹಾಗು ಈ ಕಚೇರಿಯಲ್ಲಿ ಒಂದು ಗಡಿಯಾರ ಇದೆ ಈ ವೆಕ್ತಿಯ ಮುಂಭಾಗದಲ್ಲಿ ಎರಡು ಕುರ್ಚಿಯು ಕಾಲಿ ಇದೆ.

ಈ ಮುರುಗ ಬೆಟ್ಟದ ಮುಂಭಾಗದಲ್ಲಿ ಒಂದು ವಾಹನವಿದೆ.

ಇಲ್ಲಿ ಹಲವಾರು ನೌಕರರು ಕೆಲಸ ಮಾಡುತ್ತಾರೆ ಈ --

ವ್ಯಕ್ತಿ ಮೂರು ಜನ ವ್ಯಕ್ತಿಗಳು ಕಾಣಿಸುತ್ತಿದ್ದಾರೆ.

ಇದು ಒಂದು ಅಂಚೆ ಕಚೇರಿಯ ಗೇಟ್ ನ ಮುಂಬಾಗವಾಗಿದೆ.

ಹಾಗು ದೇವರ ಫೋಟೊ ಅನ್ನು ಇಲ್ಲಿ ಹಾಕಿದ್ದರೆ.

ಇದು ಹೆಚ.ಡಿ.ಎಫ್.ಸಿ ಬ್ಯಾಂಕ್ ಇದರ ಮುಂಭಾಗದಲ್ಲಿ ಹಲವಾರು ಜನರು --

ಇದು ಒಂದು ಬಟ್ಟೆ ಅಂಗಡಿಯಾಗಿದೆಇದರ ಹೆಸರು ಮೆಹತಾಸ್ ಡ್ರೆಸ್ ಲೈನ್ .

ಇದೆ ಇಲ್ಲಿ ಈ ಅಂಗಡಿಯ ಮುಂಭಾಗದಲ್ಲಿ ಹಲವಾರು ಬೊಮ್ಮೆ ಗೊಂಬೆಗಳನ್ನು ನಿಲ್ಲಿಸಲಾಗಿದೆ ಆ ಗೊಂಬೆಗಳಿಗೆ --

ಆ ಹುಡುಗನು ಕೆಂಪು ಅಂಗಿ ಹಾಗು ನೀಲಿ ಪ್ಯಾಂಟ್ ಅನ್ನು ಧರಿಸಿದ್ದಾನೆ.

ಇದು ಒಂದು ಜೈನ ಬಸಿದಿ ಆಗಿದೆಈ ಜೈನ ಬಸಿದಿಯು ತುಂಬ--

ಚೆನ್ನಾಗಿದೆ ಇವೆ ಬಣ್ಣದ ಬಸಿದಿಯನ್ನು ಹೊಂದಿದ್ದು --

ಕೇಸರಿ ಬಣ್ಣದ ಶಾಲುಗಳನ್ನು ಇಲ್ಲಿ ಹಾಕಲಾಗಿದೆ.

ಹಾಗೆ ನದಿಗಳಲ್ಲಿ ಜನರು ಹೋಗಲಾರ ದಂತೆ ಒಂದು --

ಇದು ಈ ವ್ಯಾಯಾಮ ಮಾಡೋ ಸ್ಥಳದಲ್ಲಿ ಹಲವಾರು ಸಾಮಗ್ರಿಗಳನ್ನು ಕಾಣಬಹುದು.

ತುಂಬಾ ಕೂರಲು ಸಹ ಜಾಗವಿದೆ ಇಲ್ಲಿ --

ಎದು ಸ್ಟೇಟ್ ಬ್ಯಾಂಕ್ ಒಫ್ ಇಂಡಿಯಾ ಧಾರವಾಡ್ ಬ್ರಾಂಚ್ --

ಅವು ಬಿಳಿ ಹವು ಕೆಂಪು ಬಣ್ಣ ಇರತೈತಿ ಈಚೆ ಕೊಡಿಗಿ‌ .

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಇದರಲ್ಲಿ ನಾವು ಹಲವಾರು ಪೆನ್ನುಗಳು ಬುಕ್ಗಳು --

ಮುಂತಾದ ಹಣ್ಣುಗಳನ್ನು ನಾವು ಕಾಣಬಹುದು ಹಾಗು ಅನಾನಸ್ --

ಇದು ಒಂದು ಮಾರುಕಟ್ಟೆ ಆಗಿದೆ ಇದರಲ್ಲಿ ನಾವು ಸಾಗರ್ ಬೇಕರಿ ಅಂಡ್ ಸ್ವೀಟ್ಸ್ ಹಾಗು --

ಇನ್ನಿತರ ಹೂವನ್ನು ನಾವು ಕಾಣಬಹುದು ಇಲ್ಲಿ ಹೂವನ್ನು ಚೀಲದಲ್ಲಿ ತುಂಬಿಡಲಾಗಿದೆ .